ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಅತಿ ದೊಡ್ಡ ಹೋಟೆಲ್ ಎಂದು ನಾವು ಈ ಚಿತ್ರದಲ್ಲಿ ಕಾಣಬಹುದು.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಒಂದು ಸ್ಕೂಲ್ ಎಂದು ನಾವು ಹೇಳಬಹುದು.

ಇಲ್ಲಿ ಒಬ್ಬ ಲೇಡಿ ಕಂಡಕ್ಟರ್ ಬಸ್ಸಿಗಾಗಿ ಹೋಗುತ್ತಿರುವುದು ನಾವು ಕಾಣಬಹುದು.

ಹಾಗೆಯೆ ಒಂದು ಹುಡುಗ ಕೈಯನ್ನು ಕಲ್ಲಿನ ಮೇಲೆ ಇಟ್ಟಿರೋದು ಸಹ ನಾವು ಕಾಣಬಹುದಾಗಿದೆ.

ಹಾಗೆ ಸುತ್ತಮುತ್ತಲು ಇರುವ ಕಲ್ಲುಗಳು ಮತ್ತೆ ಕೆಳಗೆ ಇರುವ ಕಲ್ಲುಗಳನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಸ್ಕೂಲ್ ಎಂದು ನಾವು ಹೇಳಬಹುದು.

ಹಾಗೆಯೇ ಇನ್ನೂ ಕೆಲವರು ಅದನ್ನು ಫೋಟೋ ತೆಗೆದುಕೊಳ್ಳುತ್ತಿರುವುದು ಸಹ ಕಾಣಿಸುತ್ತದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ದೇವಸ್ಥಾನ ಎಂದು ನಾವು ತಿಳಿಯಬಹುದಾಗಿದೆ.

ಇನ್ನ ವಿದ್ಯಾರ್ಥಿಗಳು ಸರ್ ಗಳು ಪೇಪರ್ ಓದುತ್ತಿರುವುದು ನೋಡುತ್ತಿರುವುದು ಕಾಣಿಸುತ್ತದೆ ಹಾಗೆ ಚೇರ್ ಗಳನ್ನು ನೋಡಬಹುದು.

ಅಕ್ಕ ಪಕ್ಕ ಬಿಲ್ಡಿಂಗ್ ಇರುವುದು ಸಹ ನಾವು ಕಾಣಬಹುದು.

ಹಾಗೆ ಸುತ್ತ ಮುತ್ತ ಗೋಡೆಗೆ ನ ನಾನ್ ವೆಜ್ ಅನ್ನು ಹಾಕಿರುವುದು ಸಹ ನಾವು ಕಾಣಬಹುದು.

ಹಾಗೆ ಇಲ್ಲಿ ಹಲವಾರು ಅಂಗಡಿ ಇರುವುದು ಸಹ ಕಾಣಬಹುದಾಗಿದೆ.

ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಬೈಕ್ ಗ್ಯಾರೇಜ್ ಎಂದು ನಾವು ಹೇಳಬಹುದಾಗಿದೆ.

ಇಲ್ಲಿ ಹಲವಾರು ತರಹದ ಪೆನ್ ಗಳು ಪೆನ್ಸಿಲ್ ಗಳು ರಬ್ಬರ್ ಗಳನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆಯೇ ಸುತ್ತಮುತ್ತ ಗಿಡ ಗಳನ್ನು ಇರುವುದು ಸಹ ನಾವು ಕಾಣಬಹುದಾಗಿದೆ.

ಹಾಗೇ ಇಲ್ಲಿ ಹಲವಾರು ಗ್ಲಾಸ್ ಟೈಪ್ ಬಾಕ್ಸ್ ಶೇಪಲ್ಲಿ ಇರುವುದುದನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇನ್ನ ಕೆಲವರು ಹಿಂದೆ ಕುಳಿತುಕೊಂಡು ನೋಡುತ್ತಿರುವುದನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇಲ್ಲಿ ಹಲವಾರು ತರದ ಚೇರ್ ಗಳನ್ನು ನಾವು ನೋಡಬಹುದು.

ಹಾಗೆ ಇಲ್ಲಿ ದೊಡ್ಡ ಎಲ್_ಇ_ಡಿ ಟಿ_ವಿ ಇಟ್ಟಿರೋದು ಸಹ ನೋಡಬಹುದು.

ಹಾಗೆಯೇ ಈರುಳ್ಳಿ ಮತ್ತು ಸೌತೆಕಾಯಿಯನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಸರ್ ಹೇಳುತ್ತಿರುವ ಪಾಠವನ್ನು ಕೇಳುತ್ತಿರುವುದು ಸಹ ಕಾಣಿಸುತ್ತದೆ.

ಹಾಗೆಯೇ ಅಕ್ಕ ಪಕ್ಕ ಸ್ಟೂಲು ಇರುವುದು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಕಾರ್ ವಾಶ್ ಮಾಡುವ ಸ್ಥಳ ಎಂದು ನಾವು ಹೇಳಬಹುದಾಗಿದೆ.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಒಂದು ಜಲಗಂಟೇಶ್ವರ ಸ್ವಾಮಿ ಎಂದು ನಾವು ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ದೊಡ್ಡದಾದಂತಹ ಹಾಲ್ ಎಂದು ನಾವು ಕಾಣಬಹುದು.

ಹಾಗೆಯೇ ಒಬ್ಬ ವ್ಯಕ್ತಿ ಮಗುವನ್ನು ಎತ್ತುಕೊಂಡು ಟೇಬಲ್ ಮೇಲೆ ಕುಂಡ್ರುಸಿರುವುದು ಸಹ ನಾವು ಕಾಣಬಹುದು.

ಇಲ್ಲಿ ಒಂದು ಕಟ್ಟಡ ಇರುವುದು ಸಹ ಕಾಣಿಸುತ್ತದೆ.

ಹಾಗೇ ಇಲ್ಲಿ ಕಾಂಪೌಂಡ್ ಒಳಗಡೆ ಕುರ್ಚಿಗಳು ಇರುವುದು ನಾವು ನೋಡಬಹುದು.

ಹಾಗೇ ಎರಡು ಕೇಸ್ ಕೆಂಪು ಕಲರ್ ಕಂಬ ಇರುವುದು ಸಹ ನಾವು ಕಾಣಬಹುದು.

ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಫಂಕ್ಷನ್ ಹಾಲ್ ಎಂದು ನಾವು ಹೇಳಬಹುದು.

ಹಾಗೆ ಇಲ್ಲಿ ಹಲವಾರು ಮನೆಗಳನ್ನು ಸಹ ನಾವು ಕಾಣಬಹುದು.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಬೆಂಗಳೂರಿನಲ್ಲಿ ಇರುವಂತಹ ಕೊ ಆಫ್ ಮಿಲ್ಕ್ ಲಿಮಿಟೆಡ್ ಅಂದು ನಾವು ಕಾಣಬಹುದಾಗಿದೆ.

ಇಲ್ಲಿ ಹಲವಾರು ಕಾರ್ ಮತ್ತೆ ಆಟೋ ಬೈಕ್ ಅನ್ನು ಸಹ ನಾವು ಈ ದೃಶ್ಯದಲ್ಲಿ ಕಾಣಬಹುದಾಗಿದೆ.